ಮತ್ತು ಹುಡುಗರು ಕುಳಿತಿದ್ದಾರೆ ಇವರ ತಲೆಯ ಮೇಲೆ ಬಿಳಿಯ ಟೋಪಿಗಳು ಇವೆ

ಇಲ್ಲಿ ಒಂದು ಸೆಲ್ಫ್ ಸೆರ್ವಿಸ್ ಬ್ಯಾಂಕಿಂಗ್ ಎಂದು ಇದೆ ಇಲ್ಲಿ ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿದ್ದಾನೆ-

ಅದರ ಪಕ್ಕ ಫೈಝನ್ ಸ್ಟೋರ್ ಎಂದು ಬೋರ್ಡ್ ಹಾಕಿದ್ದಾರೆ ಇದರಮುಂದೆ ತುಂಬಾ ಗಾಡಿಗಳು ನಿಂತಿವೆ.

ಒಂದು ಫಂಕ್ಷನ್ ಫಂಕ್ಷನಿಗೆ ಗ್ರಾಂಡ್ ಆಗಿ ರೆಡಿ ಮಾಡಿದ್ದಾರೆ.

ಒಂದು ಫಂಕ್ಷನ್ ಫಂಕ್ಷನಿಗೆ ಗ್ರಾಂಡ್ ಆಗಿ ರೆಡಿ ಮಾಡಿದ್ದಾರೆ.

ಈ ಕಟ್ಟಡದ ಮೇಲೆ ಪ್ಲಸ್ ಚಿನ್ನೆಯನ್ನು ಹಾಕಿದ್ದಾರೆ ಈ ಕಟ್ಟಡದ ಮುಂದೆ ತುಂಬಾ ಮಹಿಳೆಯರು ಮತ್ತು ಪುರುಷರು ನಿಂತಿಕೊಂಡಿದ್ದಾರೆ.

ಮತ್ತು ಒಂದು ಜ್ಯೂಸಿನ ಬಾಟಲಿ ಕೂಡ ಇದೆ ಮತ್ತು ಒಂದು ನೀರಿನ ಬಾಟ್ಲಿ ಇದೆ ಈ ಪ್ಲೇಟಿನಲ್ಲಿ --

ಎರಡು ಬಿರಿಯಾನಿಗಳಿವೆ ಮತ್ತು ಎರಡು ಚಮಚ ಗಳು ಕೂಡ ಹಾಕಿದ್ದಾರೆ-

ನೀಲಿ ಬಣ್ಣದ ಟಿ ಶರ್ಟ್ ಹಾಕಿ ಕೊಂಡಿದ್ದಾನೆ ಇಲ್ಲಿ ತುಂಬಾ ತರದ ಪೋಸ್ಟರ್ ಗಳು ಅಂಟಿಸಿದ್ದಾರೆ --

ಬೋರ್ಡ್ ಹಾಕಿದ್ದಾರೆ ಅದರ ಮಳೆ ರಾಜಲಕ್ಷ್ಮಿ ಜೆನೆರಲ್ ಸ್ಟೋರ್ ಎಂದು ಬರೆದಿದ್ದರೆ ಇಲ್ಲಿ --

ಈ ಚಿತ್ರದಲ್ಲಿ ಹೇಳ ಬಹುದಾದರೆ ಆಕಾಶ ಕಾಮಿನ ಬಿಲ್ಲಿನ ರೂಪದಲ್ಲಿದೆ ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿವೆ-

ಈ ಚಿತ್ರದಲ್ಲಿ ಹೇಳಬಹುದಾದರೆ ಇಲ್ಲಿ ಒಂದು ಪ್ಲೇಟ್ ಇಟ್ಟಿದ್ದಾರೆ ಅದರ ಮೇಲೆ ಒಂದು ಬೌಲ್ ಇದೆ-

ಈ ಬೌಲಿನ ಒಳಗೆ ಮೂರೂ ತರದ ಐಸ್ ಕ್ರೀಮ್ ಗಳು ಇಟ್ಟಿದ್ದಾರೆ ಒಂದು ಬಿಳಿಯ ಬಣ್ಣದ್ದು ಒಂದು ಹಳದಿ ಬಣ್ಣದ್ದು ಮತ್ತ್ತೊಂದು--

ಇವರು ಮೂರೂ ಜನರು ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಹಾಕಿಕೊಂಡಿದ್ದಾರೆ --

ಈ ಕಟ್ಟಡದಲ್ಲಿ ತುಂಬಾ ಕೊಠಡಿಗಳಿವೆ ಇದಕ್ಕೆ ತುಂಬಾ ಬಾಗಿಲುಗಳಿವೆ ಮತ್ತು ಕಿಟಕಿಗಳು ಇವೆ-

ಇಲ್ಲಿ ಒಬ್ಬ ಹುಡುಗಿಯ ಕೈ ಅಲ್ಲಿ ಫೆವಿಕಾಲ್ ಇದೆ ಮತ್ತು ಒಂದು ಪುಸ್ತಕವಿದೆ-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

ಇಲ್ಲಿ ಒಬ್ಬ ಪುರುಷನು ನಿಂತಿದ್ದಾನೆ ಇಲ್ಲಿ ಕಟ್ಟಡದ ಒಳಗೆ ಒಂದು ಗಾಡಿ ಇದೆ-

ಚಿಕ್ಕ ಚಿಕ್ಕ ಗಿಡಗಳು ಹಾಕಿದ್ದಾರೆ ಇಲ್ಲಿ ಗಿಡದಲ್ಲಿ ಕೆಂಪು ಬಣ್ಣದ ಹೂಗಳು ನೋಡುವುದಕ್ಕೆ ಸಿಗುತ್ತದೆ-

ಒಬ್ಬ ಹುಡುಗನು ನಿಂತಿದ್ದಾನೆ ಇಲ್ಲಿ ಹಿಂದೆ ಒಬ್ಬ ಹುಡುಗ ಮಾಸ್ಕ್ ಹಾಕಿಕೊಂಡು ನಿಂತಿದ್ದಾನೆ --

ಗುಲಾಬಿ ಬಣ್ಣದ ಮ್ಯಾಟ್ ಅನ್ನು ಹಾಕಿದ್ದಾರೆ ಇಲ್ಲಿ ಕುರ್ಚಿಗಳು ಕೂಡ ಇವೆ.

ಗುಲಾಬಿ ಬಣ್ಣದ ಮ್ಯಾಟ್ ಅನ್ನು ಹಾಕಿದ್ದಾರೆ ಇಲ್ಲಿ ಕುರ್ಚಿಗಳು ಕೂಡ ಇವೆ.

ಇಲ್ಲಿ ಕುರ್ಚಿಗಳು ಹಾಕಿದ್ದಾರೆ ಇಲ್ಲಿ ಡ್ರಾಯಿಂಗ್ ಶೀಟ್ಗಳು ಮತ್ತು ಗಮ್ಮುಗಳಿವೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ಶಾಲೆಯ ಕೊಠಡಿ ಇದೆ ಈ ಕೊಠಡಿಯಲ್ಲಿ ತುಂಬಾ ಮಕ್ಕಳು ಕುಳಿತು ಕೊಂಡಿದ್ದಾರೆ-

ಈ ಕಟ್ಟಡದ ಮೇಲೆ ಒಂದು ಕೆಂಪು ಬಣ್ಣದ ಬೋರ್ಡ್ ಹಾಕಿದ್ದಾರೆ ಅದರ ಮೇಲೆ ಇಂಡಿಯಾ ಪೋಸ್ಟ್ ಅಂತ ಬರೆದಿದ್ದಾರೆ-

ಇವನು ಬಿಳಿಯ ಬಣ್ಣದ ಟಿ ಶರ್ಟ್ ಹಾಕಿ ಕೊಂಡಿದ್ದಾನೆ ನೀಲಿ ಬಣ್ಣದ-

ಕಂದು ಬಣ್ಣದ ಬಾಲ್ ಇದೆ ಬಿಳಿಯ ಬಣ್ಣದ ಬಾಲ್ ಇದೆ ಮತ್ತು ಕೆಂಪು ಬಣ್ಣದ ಬಾಲ್ ಇದೆ ಈ ಕಬಾಡೀನ ಮೇಲೆ ಒಂದು ಎ ಸಿ ಕೂಡ ಇದೆ--

ಈ ಚಿತ್ರ ನೋಡ ಬಹುದಾದರೆ ಆಕಾಶ ಬಿಳಿ ಮತ್ತು ಬೂದಿ ಬಣ್ಣದ್ದಾಗಿದೆ ಇಲ್ಲಿ ಒಂದು ಸಮುದ್ರವಿದೆ.